ಈ ಚಿತ್ರದಲ್ಲಿ ನೋಡುತ್ತಿರುವುದು ಏನೆಂದರೆ ಇದೊಂದು ಮೈಸೂರಿನ ಚಿತ್ರವಾಗಿದೆ ದೂರದಲ್ಲಿ ಒಂದೆರಡು ಬಿಲ್ಡಿಂಗ್ ಕಾಣ್ತಾ ಇದೆ. ಅದರ ಪಕ್ಕದಲ್ಲಿ--

ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದೆನೆಂದರೆ ಒಂದು ಮೈಸೂರಿನ ಒಂದು ಚಿತ್ರಣವಾಗಿದೆ.